ಇದು ಎಲ್ಲ ಮಕ್ಕಳಿಗೂ ಸಿಗ್ಬೇಕಾಗಿರೋಂಥಾ ಒಂದು--

ಅಲ್ಲಿ ತುಂಬಾ ಜನ ಹೊಯ್ತಾರೆ ಯಾಕಂದ್ರೆ ಅಲ್ ನೋಡೋಕೆ ನೀರು ಇದೆ ಕಬ್ಬಿನಿ ಕಬ್ಬಿನಿ ನೀರು ಹರಿತದೆ ಅಲ್ಲಿ--

ಜಲಪಾತ ನೀರು ಮೇಲ್ಗಡೆ ಇಂದ ನೀರು ಹರಿತದೆ ಅಂತ ಅಂದ್ರೆ ಅದು ಒಂದ್ ಶಕ್ತಿ.